ಆಶಯಲ್ಲಿ ಮನೆಗೆ ಕೊಂಡಿರುವ ರೀತಿಯಲ್ಲಿ ಅಕ್ಕ ಪಕ್ದಲ್ಲಿ ಕಾಂತಿದೆ ಈ ಮರವು ತುಂಬಾ ತುಂಬಾ ಚೆನಾಗಿದೆ ।

ಮೈಸೂರಿನಲ್ಲಿ ರೋಡ ಇದೆ । ಈ ರೋಡ ನಲ್ಲಿ ಸಮಯಗಳು ಕೊಡ ಹೊಗಳಿದ್ದಾರೆ ಸುತ್ತಲೂ ಕಂಪ್ಲೇಸ್ ಆಕಾಶ

ಈ ಒಂದು ಮೂರುತಿಯ ಕೈಯಲ್ಲಿ ಇಟ್ಟಿದ್ದಾರೆ ಇದು ತುಂಬಾ ದೊಡ್ಡದಾಗಿ ಕಾಣಿಸುತ್ತಾ ಇದೆ. ಈ--

ಇದು ಮೈಸೂರಿನ ಸಿಟಿ ಸಂಜೆವರೆಗೇ ತಗದೆರೆ ಫೋಟೋ ಇದು- ಇದು ಮೈಸೂರಿನ ಯುನಿವರ್ಸಿಟಿ ಸುತ್ತಮುತ್ತಲು ಗಿಡಮರ ಗಳಿಂದ ಕೂಡಿದೆ ।

ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಇ ರುಂದಾಪುರವ ನೋಡಲು ತುಂಬಾನೇ